ಇಲ್ಲಿ ಕತ್ತಲ್ ಆಗಿರುವ ಚಿತ್ರ ಕಾಣಿಸುತ್ತಿದ್ದು ವಾತಾವರಣವು ಕತ್ತಲಾಗಿದೆ.

ಅಲ್ಲಿ ಗೋಪುರ ಗಂಟೆ ಕಮಾನು ಇದೆ ಮತ್ತು ವಿದ್ಯುತ್ ಚಾಲಿತ ಗಾಡಿಗಳಿವೆ. ಆ ಗಾಡಿಗಳು ಮೂರು ಚಕ್ರದ ಗಾಲಿಗಳಾಗಿವೆ.

ಮಲಗಿರುವ ವ್ಯಕ್ತಿ ಜಂಗಮವಾಣಿಯಲ್ಲಿ ಮಾತನಾಡುತ್ತಿದ್ದಾನೆ ಅವನ ಪಕ್ಕ ಬಾಟಲಿ ಇದೆ ಬ್ಯಾಗುಗಳು ಬಿದ್ದಿವೆ ವಿಶಾಲವಾದ ಮೈದಾನವಿದೆ.